ಒಂದು ಕರಿ ದ್ರಾಕ್ಷಿ ಕರಿ ದ್ರಾಕ್ಷಿ ಎಲ್ಲೆಂದ್ರೆ ಅಲ್ಲಿ ದ್ರಾಕ್ಷಿ ಹಾಕೀರ್ತೇವಲ್ಲ ದ್ರಾಕ್ಷಿ ಒಳಗ್ ಒಬ್ಬೊಬ್ರು--

ಇದು ಸಿದ್ದೇಶ್ವರ ಗುಡಿ ಬಿಜಾಪುರದೊಳಗ ಅದ ಈ ಸಿದ್ದೇಶ್ವರ ಗುಡಿ ಬಿಜಾಪುರ್ ಒಳಗ ಬಹಳ ಪ್ರಸಿದ್ದಿ ಅಗ್ಯದ ಇದು.

ಆದ್ರೂ ಯಾ ತರ ಕತ್ಯರಲ್ಲ ಸ್ವಲ್ಪ ಏನು ಆಗಿಲ್ಲ ಮತ್ ಹಿಂಗ ಒಳ್ಳೆ ರೇತಿ--

ನಿಮ್ಗ ಒಳ್ಳೆ ರೀತಿ ಟ್ರೇನಿಂಗ ಕೊಡ್ತಾರಾ ಮತ್ ರೂಡಿ ಆಯ್ತ್ ಅಂದ್ರೆ ಏನ್ ನೋವಾಗಲ್ಲ ಮತ್ತೆ ಎಲ್ಲ ರೂಡಿನೇ ಆಗಿರ್ತದ.